ಹಾಗೆಯೇ ಒಬ್ಬ ಮನುಷ್ಯನ ಮುಖದ ಭಾವಚಿತ್ರ ಮುಚಿಸಲಾಗಿದೆ.

ಹಾಗೆಯೇ ಈ ಫ್ಲವರ್ಸ್ ಚೆನ್ನಾಗಿ ಇದೆ.

ಇಲ್ಲಿ ಅತ್ಯಂತ ದೊಡ್ಡನೆಯ ಒಂದು ಲಾರಿ ಕಾಣಿಸುತ್ತಿದೆ ಒಂದು ದೊಡ್ಡನೆಯ ಕಂಬವು ಕೂಡ ಇದೆ.

ಬಹಳಷ್ಟು ಕುರ್ಚಿ ಶಣ್ಣ ಶಣ್ಣ ಕುರ್ಚಿಗಳು ಕೂಡ ಕಾಣಿಸುತ್ತಿವೆ ಒಂದು ದೊಡ್ಡನೆಯ ಚೇರ್ --

ಹಾಗೆ ಒಂದು ಟಿ_ವಿ ಕೂಡ ಕಾಣಿಸಲಾಗುತ್ತಿದೆ ಮತ್ತೆ ಬೆಂಚ್ ಗಳು ಕೂಡ ಕಾಣಿಸುತ್ತಿವೆ.

ಹಾಗೆಯೇ ಅವರು ತಾವು ಬಾಗಿಕೊಂಡು ತಮ್ಮ ಕೈಯನ್ನು ಕಾಲಿಗೆ ಹಚ್ಚಿ ಇದ್ ಯೋಗಾಸನವನ್ನು--

ಇಲ್ಲಿ ಒಂದು ಬೇಕರಿಯೂ ಇದೆ ಹಾಗೆ ಅಲ್ಲಿ --

ಈ ಒಂದು ದೊಡ್ಡನೆಯ ಪೆಟ್ರೋಲ್ ಪಂಪ್ ಇದ್ದಿರುವೂದು ತರ ಕಾಣಿಸ್ತಾ ಇದೆ.

ಹಾಗೆಯೆ ಹೆಣ್ಣು ಮಕ್ಕಳು ಡಾನ್ಸ್ ಅನ್ನು ಮಾಡುತ್ತಿರುವುದು ಕಾಣಿಸುತ್ತಿದೆ ಮತ್ತೆ ಅವರ ಮುಖದ ಭಾವಚಿತ್ರ ಮುಚ್ಚಲಾಗಿದೆ.

ಒಂದು ನೋಟ್ ಬುಕ್ ಕೂಡ ಕಂಡುಬರುತ್ತಿದೆ.

ಮತ್ತೆ ಹೂವಿನ ಸರಮಾಲೆಯಿಂದ ಚೆನ್ನಾಗಿ ಡೆಕೋರೇಟ್ ಅನ್ನು ಕೂಡ ಮಾಡಲಾಗಿದೆ.

ಅವರು ತಮ್ಮ ಡ್ರಾಯಿಂಗ್ ಅನ್ನು ಹಾಗೆ ಅದನ್ನು ಕಟ್ಟು ಮಾಡುವುದು ಹಾಗೆ ಅದರ ಪ್ರಿಪರೇಷನ್ ಅನ್ನು ಮಾಡುತ್ತಿರುವುದು ಕಂಡು ಬರುತ್ತಿದೆ.

ಮೆನ್ಸ್ ವೀರ್ ಅಂಡ್ ಶಟಿಂಗ್ಸ ಶೆರ್ಟಿಂಗ್ಸ --

ಮಾಡಿರೋದು ಕಾಣಿಸಲಾಗುತ್ತಿದೆ ಹಾಗೆಯೇ ದೊಡ್ಡ ದೊಡ್ಡ ಮರಗಳು ಕಾಣಿಸಲಾಗುತ್ತಿವೆ.

ಹಾಗೆಯೇ ಇನ್ನಿತರ ಸಾಮಗ್ರಿಗಳು ಇಲ್ಲಿ ಕಾಣಿಸಲಾಗುತ್ತಿವೆ.

ಕಟ್ಟಡ ಇದ್ದಿರುವುದು ಕಂಡು ಬಂದ್ ಬರುತ್ತಿದೆ ಮತ್ತೆ ಬಹಳಷ್ಟು ಚೀಲಗಳು ಕೂಡ ಇಲ್ಲಿ--

ಮತ್ತೆ ಆಕೆಯ ಮುಖದ ಭಾವಚಿತ್ರವನ್ನು ಮುಚ್ಚಲಾಗಿದೆ.

ಹಾಗೆಯೇ ನೀರಿನ ಬಾಟಲಿಯೂ ಕೂಡ ಕಾಣಿಸುತ್ತಿವೆ.

ಬಹಳಷ್ಟು ಜನರು ಇಲ್ಲಿ ಇದ್ದಾರೆ ಹಾಗೆಯೇ--

ಟೆಟ್ಸೈಲ್ ಹ್ಯಾಂಡ್ ಲೂಮ್ ಎಂದು ಬರೆದಿರುವುದು ಕಾಣಿಸುತ್ತಿದೆ ತಳಗಡೆ ಶೋ ರೂಮ್ ಎಂದು ಬರೆದಾಗಿದೆ.

ಹಾಗೆಯೇ ಮತ್ತೆ ಎಲ್ಲ ರೀತಿಯ ಆನ್ಸರ್ ಶೀಟ್ ಬುಕ್ಲೆ ಕಾಣಿಸುತ್ತಿವೆ.